ಈ ಒಂದು ಸುಂದರವಾದ ದೃಶ್ಯವನ್ನು ನೋಡಲು --

ಹೂವಿನ ಅಂಗಡಿ ಎಲ್ಲರಿಗೂ ಅತೀ ಮುಖ್ಯವಾದುದು ಈ ಅಂಗಡಿಯಲ್ಲಿ ವಿವಿಧ ರೀತಿಯ --

ಪರದೆಯಲ್ಲಿ ಅನೇಕ ವಿಧಗಳಿವೆ ಹಾಗು ಅನೇಕ ಬಣ್ಣಗಳಿವೆ ಪ್ರತಿಯೊಬ್ಬರ ಮನೆಯಲ್ಲೂ ಪರದೆಗಳನ್ನು ನೋಡಬಹುದು .

ನಾವು ಮಾರುಕಟ್ಟೆಗೆ ಹೋದಾಗ ಇಂತಹ ಅಂಗಡಿಗಳನ್ನು ನಾವು ಕಾಣುವುದು ಸರ್ವೇ ಸಾಮಾನ್ಯ .

ಕಡಲು ಅಥವಾ ಸಮುದ್ರವನ್ನು ನೋಡುವುದಂದರೆ ಹೆಚ್ಚಾಗಿ ಎಲ್ಲರಿಗೂ ಒಂದು ಸಂತೋಷ .

ಅದೇ ತರ ಈ ಒಂದು ಸಮಾರಂಭದಲ್ಲಿ ಜನರಿಗಾಗಿ ಆಸನದ ವ್ಯವಸ್ಥೆ ಸಿದ್ಧವಾಗಿದೆ .

ನಮ್ಮ ವಾಹನಗಳು ಚಲಿಸಬೇಕಾದರೆ ಪೆಟ್ರೋಲ್‌ ಬಹಳ ಮುಖ್ಯವಾಗಿರುತ್ತದೆ ಬಸ್‌ ಆಗಲಿ ಕಾರ್‌ ಆಗಲಿ.

ಬೈಕ್‌ ಆಗಲಿ ಲಾರಿ ಆಗಲಿ ಯಾವುದೇ ಒಂದು ವಾಹನಗಳು ಅಹ್ ಚಲಿಸಬೇಕಾದರೆ ಅದಕ್ಕೆ ಪೆಟ್ರೋಲಿನ ಅಗತ್ಯವಿರುತ್ತದೆ .

ಈ ಗ್ರಂಥಾಲಯವು ಬಹಳ ಮುಖ್ಯವಾಗಿರುತ್ತದೆ ಕೆಲವೊಂದು ಗ್ರಾಮದಲ್ಲಿ ಆಗಲಿ ನಗರದಲ್ಲಿ ಆಗಲಿ ತಾಲ್ಲೂಕಿನಲ್ಲಿ ಆಗಲಿ .

ಅದೇ ತರ ಜಿಲ್ಲೆಯಲ್ಲಿಯೂ ಕೆಲವೊಂದು ಪ್ರಸಿದ್ಧವಾದ ಗ್ರಂಥಾಲಯವನ್ನು ನಾವು ನೋಡಬಹುದು .

ಇದು ಒಂದು ಮನೆ ಬಹಳ ಪುರಾತನವಾದ ಮನೆಯಂತೆ ತೋರುತ್ತದೆ .

ಈ ಒಂದು ಚಿತ್ರದಲ್ಲಿ ಒಂದು ಕಾರು ಮೂರು ರಿಕ್ಷಾ ಹಾಗು ಒಂದು ರಾಷ್ಟೀಯ ಹೆದ್ದಾರಿ ಅದರ ಪಕ್ಕದಲ್ಲಿ ಒಂದು --

ಎಂಟ್ರಂನ್ಸಿಯನ್ನು ನೋಡಬಹುದು ಕಾರು ಈ ಕಡೆ ಬರುವ ಒಂದು ದೃಶ್ಯವನ್ನು ಕಾಣಬಹುದು.

ಉತ್ಸವದಂತೆ ಕಾಣುತ್ತದೆ ಹಿಂ ಇದರ ಹಿಂದೆ ಒಂದು ಆಟವಾಡುವ ದೃಶ್ಯವನ್ನು ನಾವು ನೋಡಬಹುದು .

ಬಣ್ಣ ಬಣ್ಣದ ಪ್ಲಾಸ್ಟಿಕ್‌ನ ಕವರ್‌ಗಳನ್ನು ನೋಡಬಹುದು ಆದರೆ --

ಈ ದಿನಗಳಲ್ಲಿ ನಾವು ಇಂತಹ ಪ್ಲಾಸ್ಟಿಕ್‌ಗಳನ್ನು ಬಳಸುವಂತಿಲ್ಲ. ಇದು ಸರಕಾರದ ಒಂದು ಸೂಚನೆಯಾಗಿದೆ.

ಹೆಚ್ಚಾಗಿ ಹುಡುಗರು ಅಥವಾ ಪುರುಷರು ಇದನ್ನು ಸ ಸೇವಿಸುತ್ತಾರೆ .

ಮಹಿಳೆಯರಿಗೆ ಅತೀ ಪ್ರೀಯವಾದ ಉಡುಗೆಯೇ ಈ ಸೀರೆ .

ಎಲ್ಲ ಹಿಂದೂ ಧರ್ಮದವರ ಒಂದು ಪವಿತ್ರವಾದ ಸ್ಥಳವೇ ಈ ದೇವಸ್ಥಾನ ಅಥವಾ ದೇವಾಲಯ .

ವಿದ್ಯಾರ್ಜನೆಗೆ ಸೂಕ್ತವಾದ ಜಾಗವೇ ಈ ಶಾಲೆ .

ಬೇರೆ ಬೇರೆ ರಾಜ್ಯಗಳಿಂದ ಪ್ರಯಾಣಿಕರು ಬಂದು ತಂಗುವ ಸ್ಥಳವೇ ಈ ಒಂದು ವಿಮಾನ ನಿಲ್ದಾಣ .

ಕರ್ನಾಟಕದಲ್ಲಿ ಹಲವಾರು ಬಸದಿಗಳಿವೆ ಈ ಬಸದಿಗಳು ಜೈನರ ಪುಣ್ಯ ಕ್ಷೇತ್ರವಾಗಿದೆ .

ವಾಯು ವಿಹಾರವನ್ನು ಕೆಲವರು ಬೆಳಿಗೆಯ ಸಮಯದಲ್ಲಿ ಕೆಲವರು ಸಂಜೆಯ ಸಮಯದಲ್ಲಿ ಮಾಡುತ್ತಾರೆ .

ಮಕ್ಕಳು ಉತ್ಸಾಹದಿಂದ ಆ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಂಡದನ್ನು ನೋಡಬಹುದು .

ಈ ಚಿತ್ರಣದಲ್ಲಿ ಇರುವಂತದ್ದು ಒಂದು ಪ್ರಸಿದ್ದವಾದ ಕೋಟೆ .

ಇಲ್ಲಿ ಹಲವಾರು ಮುಸಲ್ಮಾನವರು ಬಂದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ .

ಈ ನೂಕುನುಗ್ಗಲನ್ನು ನೋಡಬೇಕಾದ್ರೆ ನಾವು ನಮ್ಮ ಊರಿನ ಜಾತ್ರೆಯಲ್ಲಿಯೋ ಅಥವಾ ಇನ್ಯಾವುದೋ ಸಭೆ ಸಮಾರಂಭಗಳಲ್ಲಿಯೋ --

ಇಂತಹ ಜನರ ನೂಕುನುಗ್ಗಲುಗಳನ್ನು ನಾವು ನೋಡಬಹುದು ಅಲ್ಲವೇ.

ಮಕ್ಕಳ ಒಂದು ಪ್ರೀತಿಯ ಸ್ಥಳ ಎಂದು ಹೇಳಬಹುದು.